ತೊಟ್ಟಿಲು ಸಿಗುವ ಅಂಗಡಿ ಎನ್ನಬಹುದು ಈ ಅಂಗಡಿಯಲ್ಲಿ ತೊಟ್ಟಲುಗಳು ಇವೆ.

ಆ ಚಿತ್ರದಲ್ಲಿ ರೆಡ್ ಕಲರ್ ಗಳಿಂದ ಮ್ ಆರ್ಸಿಸಿ ಹಾಕಲಾಗಿದೆ.

ಟೇಬಲ್ ಗಳ ಮೇಲೆ ಕೆಲವು ಸಾಮಾನ್ಗಳು ಇವೆ.

ಯಾವುದು ಅಂಗಡಿ ಎಂದರೆ ಇಲ್ಲಿ ಹಲವಾರು ರೀತಿಯ ಟಾನಿಕ್ ಗಳು ಸಿಗುತ್ತವೆ.

ಅಲ್ಲಿ ಮಿರರ್ ಗಳು ಇವೆ ಲೈಟ್ಸ್ ಇವೆ.

ಆ ಬುಸ್ಸೆಸ್ ಬಣ್ಣ ಆರೆಂಜ್ ಮತ್ತೆ ಯಲ್ಲೋ ಕಲರ್ ಇದೆ.

ಈ ಡ್ಯಾಮಿನಲ್ಲಿ ನೀರಿನ ಪ್ರಭಾವ ಅತಿ ತೀರವಾಗಿದೆ.

ಫ್ಯಾನ್ ಇದೆ ಲೈಟ್ ಇದೆ ಮುಂಭಾಗದಲ್ಲಿ ಮಕ್ಕಳು ಇದ್ದಾರೆ.

ಇದರ ಮುಂಭಾಗದಲ್ಲಿ ಹಲವಾರು ಗಾಡಿಗಳು ಇವೆ ಒಂದು ಆಟೋ ಇದೆ.

ಇಂದು ಆಟೋ ಗಳು ಇವೆ ಮತ್ತು ಸುತ್ತಮುತ್ತಲಿನಲ್ಲಿ ಮನುಷ್ಯರು ಇದ್ದಾರೆ.

ಮೋಟರ್ಸ್ ಗಳ ಅಂಗಡಿ ಎನ್ ಎನ್ನಬಹುದು ಆ ಅಂಗಡಿಯ ಮೇಲ್ಬಾಗದಲ್ಲಿ ಹೆಸರು ಇದೆ.

ಕಾರುಗಳು ವಾಶ್ ಮಾಡುವ ಅಂಗಡಿಯನ್ನಬಹುದು ಅಥವಾ ರಿಪೇರ್ ಅಂ ಅಂಗಡಿಯನ್ನಬಹುದು.

ಕಿಟಕಿಗಳಿವೆ ಕುಳಿತುಕೊಳ್ಳಲು ಬೆಂಚಸ್ ಗಳು ಇವೆ.

ಒಬ್ಬ ಮನುಷ್ಯ ಕುಳಿತುಕೊಂಡಿದ್ದಾನೆ ಇಲ್ಲಿ ಒಂದು ದೊಡ್ಡದಾದ ಟೆಂಪೋ ಇದೆ.

ಇಲ್ಲಿ ಚಿಕ್ಕಮಕ್ಕಳು ಆಟ ಆಡುವ ಗ್ರೌಂಡ್ ಇದೆ.

ಟೇಬಲ್ಲಿ ದೆ ಅದರ ಮೇಲೆ ಜುಯೆಲೆರಿ ಗಳನ್ನು ತೋರಿಸುತ್ತಾರೆ ಇಲ್ಲಿ ಒಂದು ಚೇರಿ ದೆ ದೇವರ ಫೋಟೋ ಇದೆ.

ಅಂಗಡಿಯ ಮುಂಭಾಗದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ.